ಆ ತರಕಾರಿನ ಒಂದಿಷ್ಟು ಜನ ಖರೀದಿಸುತ್ತಿದ್ದಾರೆ ಇನ್ನೊಂದಷ್ಟು ಜನ ಗಾಡಿಯಲ್ಲಿ ಹೋಗ್ತಿದ್ದಾರೆ ಮತ್ತು ಆಟೋಗಳಿದ್ದಾವೆ.

ಒಳಗಡೆ ಇಬ್ರಿದಾರೆ ಇಬ್ರು ಸಹ ಮಾಸ್ಕ್ ಹಾಕೊಂಡಿದಾ--

ಇವ್ರು ರೆಡ್ ಕಲರ್ ಶರ್ಟು ಸ್ಲೀವಲೆಸ್ ಮತ್ತೆ ಜೀನ್ಸ್ ಹಾಕಿದಾರೆ ವೈಟ್ ಕಲರ್ ಶೂ ಹಾಕಿದ್ದಾರೆ.

ಇಲ್ಲಿ ಸಿಗ್ನಲ್ ಬೋರ್ಡ್ ಅಲ್ಲಿ ವೇರ್ ಹೆಲ್ಮೆಟ್ ಅಂಡ್ ಬಿ ಸೇಫ್ ಅಂತ ಬೋರ್ಡ್ ಹಾಕಿದಾರೆ.

ಇಲ್ಲೆಲ್ಲ ಐಟಮ್ಸ್ ಮೇಟಿರಿಯಲ್ಸ್ ಎಲ್ಲಾ ಕಾಣಿಸ್ತಿದೆ ಒಳಗಡೆ ಒಬ್ರು ಹೋಗ್ತಿದಾರೆ.

ಅಲ್ಲಿ ಸಪ್ಲೈಯರ್ ಕೆಲಸ ಮಾಡುತ್ತಿದ್ದಾರೆ ಆಚೆ ಕಡೆ ಒಂದು ಗಾಡಿ ನಿಂತಿದೆ.

ಇಲ್ಲಿ ಕೂತ್ಕೋಳಿಕ್ಕೆ ಜಾಗ ಇದೆ ಒಬ್ರು ಬಸ್ ನ ಪ್ಯಾಸೆಂಜರ್ ಏಕ್ತಿದಾರೆ.

ಇಲ್ಲೊಬ್ರು ಸೈಕಲ್ ನ ಎತ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ದೂರದಲ್ಲಿ ಒಂದ್ ಅಂಗಡಿ ಇದೆ ಇಲ್ಲಿ ಪಕ್ಕದಲ್ಲಿ ಸುಮ್ ತುಂಬ ಅಂಗಡಿಗಳಿದ್ದಾವೆ.

ಅಲ್ಲಿ ಹಿಂದೆಗಡೆ ಆಯಿಲ್ ದು ಆಯಿಲ್ ಗಳ್ ಇರೊ ರೇಟ್ ವಿದೆ.

ಆ ಪ್ರೋಗ್ರಾಂ ಗೆ ಬಂದಿರೋ ಗೆಸ್ಟ್ ಗಳು ಅಲ್ಲಿ ಮುಂದೆಗಡೆ ಸಾಲಿನಲ್ ಕುತ್ಕೊಂಡಿದಾರೆ.

ಇಲ್ಲಿ ಬೆಟ್ಟ ನಾ ಕೊರ್ದಿದಾರೆ ಈ ಬೆಟ್ಟದ ಆ - ಮುಂದೆಗಡೆ ನೀರು ಸ್ಟೋರ್ ಆಗಿದೆ.

ಒಬ್ರು ಅಲ್ಲಿ ನೀರ್ ಒಳಗಡೆ ಅಲ್ ನಿಂತ್ಕೊಂಡು ಪೋಸ್ ಕೊಡ್ತಿದಾರೆ.

ಅದರ ಮೇಲೆ ಎನ್_ ರಾಜಣ್ಣ ಅಂತ ಬೋರ್ಡ್ ಹಾಕಿದ್ದಾರೆ.

ಮತ್ತೆ ಇದರಲ್ ಇದ್ರ ಮೇಲೆ ಇನ್ನೊಂದು ಇನ್ನೊಂದು ಬೋರ್ಡ್ ಇದೆ ಪಂಕಜ್ ಡೈರಿ ಫಾರಂ ಅಂತ.

ಇದು ಮಸೀದಿ ಮಸೀದಿ ಲೈಟಿಂಗ್ಸ್ ಎಲ್ಲ ಗ್ರೀನ್ ಕಲರ್ ಇದೆ.

ಇದೊಂದು ರೋಡು ಆ ರೋಡ್ ಮೇಲೆ ಬಸ್ ಗಳ್ ಬರ್ತಿದ್ದಾವೆ ಇ- ಇ- ಮುಂದೆ ಒಂದ್ ಬಸ್ ಇದೆ ಇದ್ರಿಂದೆ ಒಂದ್ ಬಸ್ ಇದೆ.

ಮತ್ತೆ ಇಲ್ಲಿ ಆರ್_ಆರ್ ನಗರ ಪೊಲೀಸ್ ಠಾಣೆ ಅಂತ ಬೋರ್ಡ್ ಹಾಕಿದೆ.

ಇಲ್ಲಿ ತುಂಬಾ ಜನ ಪೆಟ್ರೋಲ್ ಹಾಕ್ಸ್ಕೊಳ್ಳಿಕ್ಕೆ ಬಂದಿದ್ದಾರೆ.

ಇದು ಬಿ_ಎಂ_ಟಿ_ಸಿ ಬಸ್ ಸ್ಟಾಪ್ .

ಇದು ಟು ವೀಲರ್ ಗ್ಯಾರೇಜು ಇಲ್ಲಿ ಟೇಬಲ್ ಮೇಲೆ ಮೋಟಾರು ಇಂಜಿನ್ ನ ಪ್ಲೇಸ್ ಮಾಡಿದರೆ.

ಮತ್ತೆ ಇದು ಯಲ್ಲೋ ಮತ್ತೆ ರೆಡ್ ಕಲರ್ ಇದೆ.